ಇದು ಒಂದು ಮದುವೆ ಸಮಾರಂಭದ ಒಂದು ಇದು ಸಮಾರಂಭದ ಒಂದು ಹಾಲ್ನಲ್ಲಿ ಒಂದು ಈ ಚಿತ್ರವನ್ನು ತೆಗೆದಿದ್ದಾರೆ ಇಲ್ಲಿ ಬಹಳ ಗ್ರಾಂಡ್ ಆಗಿರುವಂತ ಒಂದು ಚೇರ್ --

ಇದು ಒಂದು ಮದುವೆ ಸಮಾರಂಭದ ಒಂದು ರಿಸೆಪ್ಶನ್ ಫೋಟೊ ಆಗಿದೆ ಇದ್ರಲ್ಲಿ ಒಬ್ಬ ಕ್ಯಾಮೆರಾ ಮ್ಯಾನ್ ಫೋನ್ನ ಲ್ಲಿ ಮಾತಾಡ್ತಾ ಇದ್ದಾನೆ ಹಾಗೂ ಕ್ಯಾಮೆರಾ ವನ್ನು ಹಿಡಿದುಕೊಂಡಿದ್ದಾನೆ ಸ್ಟೇಜ್ ನ ಮೇಲೆ ಚೌಕ ಚೌಕ ಆಕಾರ ರೀತಿಯಲ್ಲಿ ಇದ್ದು ಅಲಂಕಾರವನ್ನ ಮಾಡಿದ್ದಾರೆ.

ಹಾಗೂ ಸೈಡಿ ನಲ್ಲಿ ಕೆಲವೊಂದು ಮೇಜುಗಳು ಕುರ್ಚಿಗಳು ಕಾಣ್ತಾ ಇದ್ದಾವೆ ಒಂದು ಖಾಲಿ ಆಗಿರುವಂತಹ ಪೆಟ್ಟಿಗೆಗಳು ಕುಡ ಇಲ್ಲಿ ಕಾಣ್ತಾ ಇದ್ದಾವೆ ಇಲ್ಲಿ ಕೂಡ ಯಾವುದೇ --

ಈ ಒಂದು ಮಿಶನ್ಗಳು ಹಾಗು ಫ್ಯಾಕ್ಟರಿ ಅಲ್ಲಿ ಒಂದು ಅಡ್ಡಾದಿಡ್ಡಿ ಕಂಬಗಳನ್ನು ಏರಿಸಿದ್ದಾರೆ. ಅದರಲ್ಲಿ ಒಂದು ದೊಡ್ಡ ವಿಗ್ರಹದ ಆಕಾರದ ಕಂಬ ಇದೆ ಒಂದು ಮನೆ ಅಲ್ಲಿ ಇದೆ.

ಇದು ರಸ್ತೆ ಬದಿಯಲ್ಲಿ ನಿಂತು ತೆಗೆದಿರುವ ಒಂದು ಚಿತ್ರಣವಾಗಿದೆ ರಸ್ತೆಯ ಬದಿಯಲ್ಲಿ ಒಂದು ಅನೆಕ ದೊಡ್ಡ ದೊಡ್ಡ ಬ್ರಹದಾಕಾರದ ಪೈಪು ಗಳನ್ನು ಇಟ್ಟಿದ್ ಬಹುಶ ಇದು ಆಯಿಲ್ ಹಾಗು ಸಮುದ್ರ ತೀರದಲ್ಲಿ --

ಇದು ಒಂದು ಕುರಿ ಸಾಕಾಣಿಕೆಯ ಒಂದು ಫೋಟೋವಾಗಿದೆ ಇಲ್ಲಿ ಹಲವಾರು ಒಂದು ಹತ್ತಾರು ಕುರಿಗಳು ಇಲ್ಲಿ ಕಾಣ್ತಾ ಇದ್ದಾವೆ ಅವು ಮೇವುಗಳನ್ನು ತಿನ್ನುತ್ತಾ ಇದ್ದಾವೆ ಅದಕ್ಕೆ ಜಾಲರಿಯನ್ನು ಹಾಗು ಕಬ್ಬಿಣದ ಸ--

ಈ ಚಿತ್ರದಲ್ಲಿ ಒಂದು ಮದುವೆ ರಿಸೆಪ್ಶನ್ ಒಂದು ಫೋಟೋ ಆಗಿದ್ದು ಈ ಫೋಟೋ ದಲ್ಲಿ ಹಸಿರು ಬಣ್ಣದ ಸಿಂಹಾಸನ ರೀತಿಯ ವರ ವದು ವರರು ಕೂರುವಂಥ ಒಂದು ಚೈರ್ ಅನ್ನು ಹಾಕಿದ್ದಾರೆ ಹಾಗು ಇದು ಎಮ್ ಶೇ --

ಇವು ಏನಾದ್ರು ನೀಲಿ ಹಾಗು ಹಸಿರು ಬಣ್ಣದ ಶೀಟ್ ಅನ್ನು ಹಾಕಿದ್ದಾರೆ ಕೆಳಗಡೆ ಅಂತೂ ಹುಲ್ಲುಗಳು ಕೂಡ ಬೆಳೆದುಕೊಂಡಿದೆ ಮತ್ತು ಅದರಲ್ಲಿ ನೀರನ್ನು ಕುಡಿಯಲು ಒಂದು ಜಾಗ ಉಂಟು ಉ ಪೈಪು ಕೂಡ ಹಾಕಿದ್ದಾರೆ.

ಕಾಣ್ತಾ ಇದೆ ಸುತ್ತಲೂ ಕೂಡ ಕೆಂಪು ಬಣ್ಣದ ಲೈಟ್ಗಳನ್ನು ಹಾಕಿದ್ದಾರೆ ಇದು ಎಲ್ಲಾ ಸೇರಿ ಕೋಳಿಗಳು ಸಾವಿರಾರು ಕೋಳಿಗಳು ಫಾರ್ಮ್ನಲ್ಲಿ ಇವೆ.

ಇದು ಒಂದು ಬ್ಯಾಂಕಿನ ಹೊರಾಂಗಣ ಚಿತ್ರವಾಗಿದೆ ಒಂದು ಬೋರ್ಡ್ ಅನ್ನ ಹಾಕಿದ್ದಾರೆ ಇದು ಒಂದು ದುರ್ವ್ಯವಸ್ಥೆಯಲ್ಲಿರುವ ಹಳೆಯ ಕಟ್ಟಡದಂತೆ ಕಾಣಿಸುತ್ತಿದೆ .

ಈ ಚಿತ್ರದಲ್ಲಿ ನೀಲಿ ಆಕಾಶದ ಕೆಳಗೆ ಮಾಡಿರುವ ಒಂದು ಸೆಡ್ ಚಿತ್ರಣ ಇದೆ ಆ ಸೆಡ್ ಕೆ ಳಗಡೆಒಂದ್ ಐವತ್ತು ರಿಂದ ಅರ ಹೊತ್ತು--